ಇದರಲ್ಲಿ ಯಾವ ಯಾವ ಮಿಶಿನ್ ಏಳೇಳ್ ಅದ ಅಂತ ಗೊತ್ತಿರವ್ನ್ ಕೈಯಲಿ ಮಾಡ್ಸೋದು ಒಳ್ಳೇದು ಆಗ ಕಾರ್ ಬಾಳೇಕೆ.

ನಂಗು ಆರತ ಆಗ್ದಿರೋ ಟಾಪಿಕ್ ಅರ್ತ ಆಗ್ದೇ ಇರೋ ಟ್ಯೂಷನ್ ಗಳು ಸೆರಕೊಂಡಾಗ--

ಹಂಗೆ ಯೂಸ್ ಆಯ್ತದ ಅರ್ಥಮಾಡ್ಕೊಬಹುದು. ಅವ್ರಿಗೆ ಗೊತ್ತಿರೋದ್ನ ನಾವು ತಿಳ್ಕೊಂಡು ಜಾಸ್ತಿ ಮಾರ್ಕ್ಸ್ ತಗೋಬಹುದು.

ಇದು ಅಂಬೇಡ್ಕರ್ ಪಿಜಿ ಕಾಲೇಜ್ ಕ್ಲಾಸ್ ರೂಮ್ ಹೆಂಗ್ ಹೇಳಬಹುದು ಅಂದ್ರೆ ನಾನು ಇಲ್ಲಿ ಓದಿನಿ ಅದ್ರಿಂದ ನಂಗೆ ಚನ್ನಾಗ್ ಗೊತ್ತು ಇದು ನಮ್ಮ ಕಾಲೇಜ್ ನಮ್ಮ ಸ್ಕೂಲ್ ಬೆಂಚ್ ಗಳು ನಮ್ಮ ಕಾಲೇಜ್ ಬೆಂಚ್ ಗಳು--